ಈ ಕಟ್ಟಡದ ಮುಂದೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಪೋಲ್ಸನ್ನು ಕೂಡ ನಾವು ನೋಡಬಹುದಾಗಿದೆ ನೀಲಿ ಬಣ್ಣದ ಪವರ್ ಸ್ಟೇಷನ್ ಅನ್ನು ಕೂಡ ಕಾಣಬಹುದಾಗಿ--

ಈ ಚರ್ಚೆಗೆ ಅನೇಕ ಭಕ್ತಾದಿಗಳು ಜನರು ಅಲ್ಲಿ ಇರುವುದನ್ನು ನೋಡಬಹುದಾಗಿದೆ ಚರ್ಚನ್ನ ಲೈಟಿಂಗ್ಸ್ ಹಾಗು ಬಣ್ಣದ ಪೇಪರ್ ಗಳಿಂದ ಡೆಕೋರೇಷನ್ ಮಾಡಲಾಗಿದೆ.

ವ್ಯಾಪಾರಸ್ಥರು ಮೀನುಗಳನ್ನು ತೆಗೆದುಕೊಳ್ಳುವುದರಲ್ಲಿ ಬ್ಯುಸಿ ಯಾಗಿರುವುದನ್ನು ಕಾಣಬಹುದಾಗಿದೆ.

ಕೃಷ್ಣನ್ನ ಕೈಯಲ್ಲಿ ಕೊಳಲನ್ನು ಕೂಡ ನೋಡಬಹುದಾಗಿದೆ ಹಾಗು ಕೃಷ್ಣನ ಕಿರೀಟದ ಮೇಲೆ ನವಿಲನ್ನು ಕೂಡ ಗಮನಿಸಬಹುದಾಗಿದೆ ಪಕ್ಕದಲ್ಲೂ ಕೂಡ ಚಿಕ್ಕದಾದ ಬೇರೆ ಸ್ಟಾಚ್ಯು ಅನ್ನು ಕೂಡ ನೋಡಬಹುದಾಗಿದೆ.

ಪುಸ್ತಕದ ಮೇಲೆ ಲಕ್ಷ್ಮೀ ಹಾಗು ಗಣಪತಿಯ ಚಿತ್ರವನ್ನ ನಾವು ಗಮನಿಸಬಹುದಾಗಿದೆ.

ಗ್ರಾಹಕರು ಫಿಶ್ ಅನ್ನ ತೆಗೆದುಕೊಳ್ಳುತ್ತಿರುವುದನ್ನು ನೋಡಬಹುದಾಗಿದೆ.

ವಿಧಾನಸೌಧದ ಸ್ವಲ್ಪ ಭಾಗದ ಚಿತ್ರವನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ವಿಧಾನಸೌಧದ ಚಿತ್ರದ ಮುಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಸ್ಟ್ಯಾಚು ಅನ್ನು ಕೂಡ ನಾವು ನೋಡಬಹುದಾಗಿದೆ.

ವಿಧಾನ್ಸೌಧದ ಮುಂದಿನ ಭಾಗದಲ್ಲಿ ಚಿಕ್ಕದಾದ ಸ್ವಚ್ಛವಾಗಿರುವ ಉದ್ಯಾನವನವನ್ನು ನೋಡ ನೋಡಬಹುದಾಗಿದೆ ಹಾಗು ಸುತ್ತಮುತ್ತಲು ದೊಡ್ಡದಾದ ಮರಗಿಡಗಳನ್ನು ಕೂಡ ಕಾಣಬಹುದಾಗಿದೆ.

ಹಾಗು ನಾಲಕ್ಕು ಚೇರ್ ಗಳನ್ನು ಕೂಡ ಅಲ್ಲಿ ಇಟ್ಟಿರುತ್ತಾರೆ ಅದರ ಮೇಲೆ ಕೋಕೋ ಕೋಲಾ ಬಾಟಲ್ ಕೂಡಾ ಇದೆ.

ಇದು ಒಂದು ಬಾರ್ಬರ್ ಶಾಪ್ ನ ಚಿತ್ರವಾಗಿದ್ದು ಇಲ್ಲಿ ಮೂರು ವ್ಯಕ್ತಿಗಳನ್ನ ನಾವು ಕಾಣಬಹುದು.

ಇದು ಒಂದು ಸುಂದರವಾದ ಸೂರ್ಯ ಹಸ್ತದ ಚಿತ್ರ ಸನ್ಸೆಟ್ ಚಿತ್ರವನ್ನ ನೋಡಬಹುದಾಗಿದೆ.

ಇಬ್ಬರು ಮಹಿಳೆಯರು ತಲೆ ಮೇಲೆ ಬುಟ್ಟಿಯನ್ನು ಇಟ್ಟುಕೊಂಡು ನಡೆದುಕೊಂಡು ಬರುತ್ತಿರುವುದನ್ನು ನೋಡಬಹುದಾಗಿದೆ.